ಬಾಲ್ಯದ್ ಅಹ್ ದಿನಗಳಲ್ ನಾವ್ ಮಾಡ್ತಿದ್ದಿದ್ ಚೆಲ್ಲಾಟಗಳು ಸ್ಕೂಲಿಗ್ ಹೋಗಲ್ಲ ಅಂತ ಹಠ ಮಾಡೋದ್ ಆಗಿರಬಹುದು ಹೋಂವರ್ಕ್ ಮಾಡಿಲ್ಲ ಅಂತ ಹೇಳಿ ಅಹ್ ಮಿಸ್ ಹತ್ರ ಹೊಡ್ತ ತಿನ್ನೋದ್ ಆಗಿರ್ಬೋದು ಹಾಗೇ ಮ ಮಳೆಲ್ ನನ್ ಸ್ಕೂಲಿಗ್ ರಜೆ ಸಿಗುತ್ತೆ ಅನ್ನೊದಗಿ --

ಹಾಗೆ ಒಳ್ಳೆ ಫುಡ್ ಗಳನ್ನ ಕೊಡ್ಬೇಕು ಹಾಗೆ ಇವ್ಕೆ ಇಂಜೆಕ್ಷನ್ ಎಲ್ಲಾ ಕೊಟ್ಟು ಚಂದ ಮಾಡಿ ಸಾಕ್ಬೇಕು ಮನುಷ್ರತ್ರ ಹೇಗಿರ್ಬೇಕು ಅನ್ನೋ ಒಡನಾಟವನ್ನ ಕಲುಸ್ ಕೊಡ್ಬೇಕು .

ಹಾಗೆ ನನ್ಗೆ ಹೊಸತರದ್ ಅನ್ಭವ ಆಗ್ಬೋದುಅಹ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇರ್ತೀನಿ ಟ್ರಿಪ್ಪಿಗೆ .